ಅಂಗಡಿ ಒಳಗೆ ಸಿಹಿ ತಿಂಡಿಗಳು ಬಿಸ್ಕೆಟ್ ಗಳು ಮತ್ತು ಇತರ ಸಾಮಾನುಗಳು ಕಾಣು ಬರ್ತಾಯಿವೆ.

ಒಂದು ಭಾಗದಲ್ಲಿ ಎಸ್_ಬಿ_ಐ ಚಿಹ್ನೆಯವನ್ನು ಕಾಣಬಹುದು.

ಮತ್ತು ಅದರ ಮೇಲೆ ಕೆಲವು ಬೈಕ್ ಗಳ ಚಿತ್ರ ಕೂಡ ಇದೆ.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

ಬೋರ್ಡಿನ ಮೇಲೆ ಎಸ್_ಕೆ ಹಾರ್ಡ್ವೇರ್ ಎಂದು ಕನ್ನಡ ಮತ್ತು ಇಂಗ್ಲೀಷ್ ನಲ್ಲಿ ಬರೆಯಲ್ಪಟ್ಟ ಎರಡು ಬೋರ್ಡ್ ಗಳನ್ನು ಹಚ್ಚಲಾಗಿದೆ ಅಂಗಡಿ ಹೊರಗೆ ಒಂದು ಬೈಕನ್ನು ನಿಲುಗಡೆ ಮಾಡಲಾಗಿದೆ.

ಅಂಗಡಿಯಲ್ಲಿ ನೆಕ್ಲೇಸ್ಗಳು ಬಳಿಗಳು ಕಿವಿಯೋಲೆಗಳು ಮತ್ತು ಆಭರಣಗಳು ಮತ್ತು ದೊಡ್ಡ ಸಂಗ್ರಹವಿದೆ.

ಅಂಗಡಿ ಉತ್ತಮವಾಗಿ ಬೆಳಗಿದೆ ಮತ್ತು ಉತ್ಪನ್ನಗಳನ್ನು ಪ್ರದರ್ಶಿಸಲು ಸಾಕಷ್ಟು ಸ್ಥಳ ಅವಕಾಶವಿದೆ.

ಕಟ್ಟಡ ಹೊರಗೆ ಅನೇಕ ಗಿಡಗಳನ್ನು ಹಚ್ಚಲಾಗಿದೆ.

ಚಿತ್ರವು ದಿನಸಿ ಅಂಗಡಿಯ ಆಂತರಿಕ ನೋಟವನ್ನು ತೋರಿಸುತ್ತದೆ.

ಕಫಟುಗಳು ತಿಂಡಿಗಳು ಮಸಾಲೆಗಳು ಬಿಸ್ಕಟ್ ಗಳು ಮತ್ತು ಇತರ --

ಕಟ್ಟಡ ಹೊರಗೆ ಬಸ್ ಕಾರ್ ಮತ್ತು ಬೈಸಿಕಲ್ ಗಳನ್ನು ನಿಲುಗಡೆ ಮಾಡಲಾಗಿದೆ.

ಮತ್ತು ಬೋರ್ಡ್ ಗೋಡೆಯ ಮೇಲೆ ತೂಗು ಹಾಕಲಾಗಿದೆ.

ಅಲ್ಲಿ ವಿವಿಧ ರೀತಿಯ ಸಿಹಿ ತಿಂಡಿಗಳನ್ನು ಗಾಜಿನ ಪ್ರದರ್ಶನದಲ್ಲಿ ಇಡಲಾಗಿದೆ.

ಮತ್ತು ಅಲ್ಲಿ ಮೇಲಿನ ಎಡ ಮೂಲೆಯಲ್ಲಿ ನೆಯ್ದ ಬುಟ್ಟಿ ಇದೆ.

ಈ ಮೇಲಿನಂತೆ ನಮಗೆ ಒಂದು ಕಟ್ಟಡವನ್ನು ಕಾಣು ಬರ್ತಾ ಇದೆ.

ಹಿನ್ನಲೆಯಲ್ಲಿ ವಾಯಮ್ ಸಲಕರಣೆಗಳು ಹೊಂದಿರುವ ಜಿಮ್ ಅನ್ನು ಕಾಣಬವುದು.

ಈ ಮೆಲ್ನಂತೆ ನಮಗೆ ಒಂದು ಅಂಗಡಿಯ ಒಳಂಗಣವಣು ಕಾಣಬರ್ತಯಿದೆ.

ಇಲ್ಲಿ ಮೇಲೇ ಸೀಲಿಂಗ್ ಗಳಿಗೆ ಲೈಟ್ ಗಳನ್ನು ಹಾಕಲಾಗಿದೆ.

ಹಿನ್ನಲೆಯಲ್ಲಿ ಕೆಲವು ಮೂರ್ತಿಗಳು ಮತ್ತು ಗೋಡೆಗಳನ್ನು ನಾವು ಇಲ್ಲಿ ಕಾಣಬಹುದು.

ದು ನೀಲಿ ಮತ್ತು ಹಳದಿ ಬಣ್ಣದ ದೊಡ್ಡ ಮೇಲ ಚಾವಣಿಯನ್ನು ಹೊಂದಿದೆ.

ಮುಂಭಾಗದಲ್ಲಿ ಭಾರತೀಯ ಪೆಟ್ರೋಲ್ ಪಂಪ್ ಲೋಗೋ ಹೊಂದಿರುವ ಕಂಬವನ್ನು ಕಾಣಬಹುದು.

ಈ ಮೇಲಿನಂತೆ ನಮಗೆ ಒಂದು ಮೂರು ಅಡಿಯ ಕಟ್ಟಡವನ್ನು ಕಾಣು ಬರ್ತಾ ಇದೆ.

ಮತ್ತು ಎರಡು ಸೂಚನಾ ಫಲಕಗಳು ಗೋಡೆಯ ಮೇಲೆ ಹಾಕಲಾಗಿದೆ.

ಅಂಗಡಿಯ ಹೊರಗೆ ಒಂದು ಲೈಟಿನ ಕಂಬವಿದೆ.

ಈ ಮೇಲಿನಂತೆ ನಮಗೆ ನೇಚರ್ ಫ್ರೆಶ್ ಐಸ್ ಕ್ರೀಮ್ ಅಂಗಡಿಯ ಒಳಭಾಗವನ್ನು ತೋರಿಸುತ್ತದೆ.

ಕಟ್ಟಡವು ಕಿತ್ತಾಳೆ ಮತ್ತು ಹಳದಿ ಬಣ್ಣಗಳಿಂದ ಕೂಡಿದ್ದು ಸಂಕೀರ್ಣವಾದ ಕೆತ್ತನೆಗಳು ಹೊಂದಿದೆ.

ಚಿತ್ರದಲ್ಲಿನ ಬಣ್ಣಗಳು ಪ್ರಕಾಶಮಾನವಾಗಿದೆ ಮತ್ತು ಬೆಳಕು ನೈಸರ್ಗಿಕ ಕಾಣುತ್ತದೆ.

ಮುಂಭಾಗದ ಗೋಡೆಯು ಮೇಲಿನ ಇಟ್ಟಿಗೆ ವಿನ್ಯಾಸಯನ್ನು ಪೂರ್ಣಗೊಂಡಿಲ್ಲ.

ಚಿತ್ರದಲ್ಲಿ ಪಟ್ಟೆವು ಕೆಲಸ ಮಾಡುವುದು ಎಂದು ಗೋಚರಿಸುತ್ತದೆ ಇದು ವ್ಯಾಯಾಮದ ವಿಷಯಕ್ಕೆ ಸಂಬಂಧಿಸಿದೆ.

ಈ ಮೇಲಿನಂತೆ ನಮಗೆ ಕಚೇರಿಯ ಹೊರಾಂಗಣ ಕಾಣ ಬರ್ತಾ ಇದೆ.

ಇಲ್ಲಿ ಕಚೇರಿಯ ಒಳಗೆ ಹೋಗಲು ಪ್ರವೇಶ ದ್ವಾರವು ಕಾಣು ಬರ್ತಾ ಇದೆ.

ಆ ಜಿಲೇಬಿಗಳ ಬಣ್ಣ ಹಳದಿ ಬಣ್ಣದಾಗಿದೆ.

ಬಹುತೇಕ ಜನರು ಬಿಳಿ ಟೋಪಿ ಮತ್ತು ಸಂಪ್ರದಾಯಿಕ ಉಡುಪುಗಳನ್ನು ಧರಿಸಿದ್ದಾರೆ.

ಒಬ್ಬ ವಯಸ್ಕ ಮಹಿಳೆಯಲು ಹಿನ್ನ ಳೆಯಲ್ಲಿ ನಿಂತಿದ್ದಾಳೆ.

ಅಲ್ಲಿ ವಿವಿಧ ರೀತಿಯ ಔಷಧಿಗಳನ್ನು ಕಾಪಾಟಿನಲ್ಲಿ ಜೋಡಿಸಲಾಗಿದೆ.

ಅವನು ಕಪ್ಪು ಬಣ್ಣದ ಟಿಶರ್ಟ್ ಮತ್ತು ಟ್ರ್ಯಾಕ್ ಪ್ಯಾಂಟ್ ಅನ್ನು ಧರಿಸಿದ್ದಾನೆ.

ಈ ಸಮಾದಿಗಳಲ್ಲಿ ಯಾವುದಾದರು ರಾಜವಂಶದವರು ಇರಬಹುದು.

ಬೋರ್ಡ್ ನ ಮೇಲೆ ಅವರ ನೋಂದಣಿ ಸಂಖ್ಯೆಯನ್ನು ನಮೂದಿಸಲಾಗಿದೆ.

ಈ ಮೇಲಿನಂತೆ ನಮಗೆ ಒಂದು ಅಂಗಡಿಯು ಕಾಣಬರ್ತಾಇದೆ.

ಹಿನ್ನೆಲೆಯಲಿ ಈ ತರ ಸೋಫಾ ಗಳು ಗೊಚರಿಸುತ್ತದೆ.